ಮೀನ್ ಎಲ್ಲ ತುಂಬ ಉಂಟು. ಹೌದಾ, ಹಾ ಹಾ ಹಾ ತರಕಾರಿಸಾ ತಿಂತೇವೆ ಹಾಗಂತೇನಿಲ್ಲ ತಿಂತೇವೆ ಮತ್ತೆ ಒಂದ್ ಎರಡು ಎಲ್ಲ ಎರಡು ಅದುಸಾ ತಿಂತೇವೆ ತ~ ತರ್ಕಾರಿಸ ಹಾಗೆ ಮೀನು ಮಾಂಸ ಎಲ್ಲ ತಿಂತೇವೆ ಜಾಸ್ತಿ. ಮತ್ತೆ ನಿಮಿಗೆ ಬೇಕಾದ ತರಕಾರಿಯನೆಲ್ಲ ನೀವ್ ಮನೆಯಲ್ಲೇ ಬೆಳಿಸ್ತೀರಾ? ಹೌದೌದು ನಾವ್ ಸ್ವಲ್ಪ ಅಂದ್ರೆ ಎಲ್ಲ ಅಲ್ಲ ಒಂದ್ ನಾಲ್ಕು ಐದು ಬಗೆಸ ತರಕಾರಿ ಎಲ್ಲ ನೆಟ್ಟಿದ್ದೇವೆ ಮನೇಯಲ್ಲಿ ಅಂದ್ರೆ ನಮ್ದ್ ಒಂದ್ ಏನಾದ್ರು ಅಗತ್ಯಕ್ಕೆ ಸ್ವಲ್ಪ ತೆಗ್ದು ಏನಾದ್ರು ನಾವು ಪದಾರ್ಥ ಎಲ್ಲ ಮಾಡ್ಬೋದಲ್ಲ ತರ್ಕಾರಿ . ನಾವುಸ ಹಾಗೆ ಇಲ್ಲಿ ತೊಂಡೆಕಾಯಿ, ಬಸಳೆ ಹಾಗೆಲ್ಲ ಇದು ಹಲಸೆಂಡೆ ಅದನ್ನೆಲ್ಲ ನೆಟ್ಟಿದ್ದೇವೆ. ಹೌದಾ ಹಾ, ಒಳ್ಳೇದಲ್ವ ಹಾಗೆ ನಿಮ್ಗೆ ಜಾಗ ಎಲ್ಲ ಇದ್ರೆ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ತರ್ಕಾರಿ ಎಲ್ಲ ಬೆಳ್ಸಿ ನಮ್ಗೆ ಅದೆಲ್ಲ ಒಳ್ಳೇದಲ್ಲ ನಾವ್ ಈಗ ಹೊರಗಡೆ ಇಂದ ತರುವುದಕ್ಕಿಂತ ಹೊರಗಡೆ ಅಂಗಡಿ ಇಂದ ತರುವುದಕ್ಕಿಂತ ಅದೆಲ್ಲ ಎಲ್ಲ. ಕೀಟನಾಶಕ ಎಲ್ಲ ಹಾಕಿ ಹೇಗೆಲ್ಲ ಬೆಳೀತಾರೆ ಹೇಗೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ವಲ್ವಾ? ನಾವೇ ಮನೇಲೆಲ್ಲ ನೆಟ್ರೆ ನಮ್ಗೆ ಅದು ನಮ್ಮ ಆರೋಗ್ಯಕೆಸಾ ಒಳ್ಳೇದು ಸುಮ್ನೆ ಎಲ್ಲ ಹೊರಗಡೆ ಮತ್ತೇನ್ ಮಾಡೋದ್ ಎಲ್ರಿಗು ಸಮಯ ಇರುದಿಲ್ಲ ಹಾಗೆ ಅದಕ್ಕೆಲ್ಲ ವ್ಯವಸ್ತೆ ಇದ್ರೆ ಜಾಗದೆಲ್ಲ ವ್ಯವಸ್ಥೆ. ಇದ್ರೆ ಎಲ್ಲ ಸ್ವಲ್ಪ ನಡ್ಬೋದು ಮನೇಲೆಲ್ಲ ದೊಡ್ಡವರೆಲ್ಲ ಇದ್ರೆ ಸ್ವಲ್ಪ ಅದಿಕ್ಕೆ ಆಶಕ್ತಿಸ ಇರ್ಬೇಕು ಹಾಗೆ ಗಿಡ ತರ್ಕಾರಿ ಎಲ್ಲ ನೆಡ್ಲಿಕ್ಕೆ ಕೆಲಮೊಮ್ಮೆ ಜಾಗ ಇಲ್ಲದಿದ್ರುಸ ಮನೆ terrace ಅಲ್ಲೆಲ್ಲ ನೆಡ್ತಾರಲ್ವಾ ತರ್ಕಾರಿ. ಚಟ್ಟಿ ಅಲ್ಲೆಲ್ಲ ಆಸಕ್ತಿ ಇರುವವರು ಮಾಡ್ತಾರೆ ಇಲ್ಲಂತಿಲ್ಲ, ಅದು ನಮ್ಗು ಒಳ್ಳೇಯದಲ್ವಾ ಆರೋಗ್ಯಕ್ಕೆ.

ಅಲ್ಲ ಮಾ~ ದುಡ್ಡು ಕೊಟ್ರೆ ಎಲ್ಲ ಸಿಗ್ತದೆ ಮಾರುಕಟ್ಟೆಯಲ್ಲಿ ಇಲ್ಲ ಅಂತ ಅಲ್ಲ ಆದ್ರುಸ ನಮ್ಮನೇಲಿದ್ರೆ ನಮ್ಮ ಆರೋಗ್ಯಕ್ಕು ಒಳ್ಳೇದಲ್ವಾ ನಾವೇ ಅಷ್ಟೇನು ನಾವೇನು ನಾವೇ ಮಾಡೋದ್ರಿಂದ ಕೀಟನಾಶಕ ಏನು ಅಷ್ಟೇನು ನಾವ್ ಬಳಸುದಿಲ್ಲ ಅಲ್ಲ. ಅದೇ ಹಾಗೆ ಎಲ್ರು ಮಾಡಿದ್ರೆ ಒಳ್ಳೇದು ಸ್ವಲ್ಪ ಬೇಕಾದಾಗೆ ಅದೇ. ನಿಮ್ಮ ಹಾ ಅಲ್ಲಿ ಅ ಹೇಳಿ ಹೇಳಿ ಆ ನಿಮ್ಮ ಜಾಗ ಅಲ್ಲಿ ನಿಮ್ಮ ಕಡೆ ಎಲ್ಲ ಹೇಗೆ ತರಕಾರಿ ಮಾಂಸದ ಬೆಲೆ ಎಲ್ಲ ಹೇಗುಂಟು. ಹಾ ಅದೇ ಹೇಳಿದೆ, ಅಂದ್ರೆ ಹೀಗೆ ಮೀನು ಮಾಂಸ ಎಲ್ಲ ಜಾಸ್ತಿ ಅಲ್ವ ಬೆಲೆ ಈಗ ತರಕಾರಿಗೆಸ ಹಾಗೆ ಬೆಲೆ ಜಾಸ್ತಿ ಇದೆ ಅಂದ್ರೆ ಈಗ ಅಮ್ಮ ಅಷ್ಟೇ ಎಂತ ಹೇಳ್ತಾರೆ ಮೀನು ತರ್ಕಾರಿ ಮೀನು ಮಾಂಸದಷ್ಟೆ ಈಗ ತರಕಾರಿಗೆಸಾ ಅಷ್ಟೇ. ಬೆಲೆ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಯಾರ್ ಈಗ ಅಂದ್ರೆ ನಾವೆಲ್ಲ ಅಂಗಡಿ ಇಂದಲೇ ಎಲ್ಲ ತರೋದ್ರಿಂದ ಅದಿಕ್ಕೆಸ. ಈಗ ತರಕಾರಿಗೆ ra~ ಇದು ಬೆಲೆ ಜಾಸ್ತಿ ಆಗ್ತದೆ.

ತುಂಬಾ ಜನ್ರು ತಿಂತಾರಲ್ಲ. ಹಾ ಅದೇ ಹೇಳಿದ್ದು ಮತ್ತೆ ಎಲ್ಲ ನಾವ್ ಅಂಗಡಿಯಿಂದನೆ ತರೋದ್ರಿಂದ ಅದಿಕ್ಕೆ ಸ್ವಲ್ಪ ಬೇಡಿಕೆ ಜಾಸ್ತಿ ಎಲ್ಲರು ಹಾಗೆ ದುಡ್ಡು ಕೊಟ್ಟೆ ತರ್ಬೇಕಲ್ವಾ ಅಂಗಡಿಯಿಂದ .

ಹೌದೌದು ಅದುಸಾ ಹೌದು ಹಾಗೆ ಅದೇ. ಕೆಲವು ಅಂಗಡಿಗಳಲ್ಲಿ ಅಂದ್ರೆ mall ಗಳಲ್ಲೆಲ್ಲ ನಿಮ್ಗೆ ಒಳ್ಳೆ ತರಕಾರೀ ಸಿಗ್ತದೆ fresh . ಸಿಗ್ತದೆ ಅದೇ ಅದೇ, ಹೌದು ಇದು ಮಾಂಸಹಾರಕಿಂತ ಇದೆ ಹಸಿರು ತರ್ಕಾರಿ ಎಲ್ಲ ತಿಂದ್ರೆಸಾ ಒಳ್ಳೇದ್ ಅಲ್ವ ಈಗ ಸೆಕೆಸ ತುಂಬಾ ಜಾಸ್ತಿ ಅಲ್ವಾ ತರ್ಕಾರಿ ಎಲ್ಲ ತಿಂದ್ರೆ ಒಳ್ಳೇದು ಸ್ವಲ್ಪ ದೇಹಕ್ಕೆ ತಂಪು ಆಗುತ್ತೆ ಹಾಗೆ ತುಂಬ ಸೆಕೆ ಅಲ್ವ. ಈಗ ಜಾಸ್ತಿ, ಇನ್ನು ಈಗ ಎರಡು ಮೂರು ತಿಂಗಳು ಹೇಳಿಕ್ಕೆ ಆಗುದು ತುಂಬಾ ಜಾಸ್ತಿ ನೀರು ಕುಡಿಬೇಕು.

ಹೌದು ಆರೋಗ್ಯದ ಕಡೆ ಎಲ್ಲ ಗಮನ ಕೊಡ್ಬೇಕು, ಅಂದ್ರೆ ಬಿಸ್ಲಿಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಯ ಅಷ್ಟು ಬಿಸಲು ಇರ್ತದೆ ಮತ್ತೆ ಸಂಜೆ ಐದು ಗಂಟೆ ಮೇಲೇನೆ ಹೋಗ್ಬೇಕು ಆಗತ್ತೆ. ಬಿಸಿಲು ಇರ್ತದೆ ಆಹ್ ಆವಾಗ ಅದೇ ಆ ತುಂಬಾ ತರ್ಕಾರಿ ಎಲ್ಲ ಜಾಸ್ತಿ ತಿನ್ಬೇಕ್ ಆಗುತ್ತೆ ಮತ್ತೆ.

ಹೌದೌದು ಹೌದು ಒಳ್ಳೇದ್ ಅಲ್ವ ಅದೇ.

ಸರಿ ಮತ್ತೆ ಇನ್ನೊಂದ್ ಸರಿ ಮಾತಾಡುವ ರೋಹನ್ ಅವ್ರೇ.

ಹ್ಮ್ ಆರಾಮ್ ರೀ? ಹಾ ಆರಾಮ್ ಅದಿವ್ರೀ, ನೀವ್ ಆರಾಮ್ ಅದಿರೀ?

ಕೆಲ್ಸ ಆಗೇತ್ನೋಡ್ರಿ, ಊಟಾ ರೀ? ಊಟ ಇನ್ನ ಇಲ್ನೋಡ್ರಿ.

ಮತ್ ಎನಿಲ್ಲಾರೀ ನೀವ್ ಎಸ್ಟ್ ಕಲ್ತಿರೀ school ಶಾಲಿ ಕಲ್ತಿರೀ? ನಂದ್ degree ಆಗೇತ್ರೀ BA ಆಗೇತ್ರೀ.

ನಿಮ್ದ್ ಏನ್ ಶಿಕ್ಷಣಾ ನಿಮ್ದ್ ಏನ್ ಆಗೇತ್ರೀ? ನಮ್ದು second year ಆಗೆತ್ರೀ. Second year ಅಗೆತ್ರೀ ಹ್ಮ್.

ಏನ್ರೀ ಮೊದ್ಲಿನ್ ಶಿಕ್ಷಣಕ್ಕ ಈಗಿನ್ ಶಿಕ್ಷಣಕ್ಕ ಏನ್ ವ್ಯತ್ಯಾಸ್ ಅಂತಿರೀ ನೀವೂ?

ಹಾ ರೀ ಬಾಳ ಬದ್ಲಾವಣೆಗಳ್ ಅದಾವ್ರೀ ಮೊದ್ಲಿನ್ ಶಿಕ್ಷಣಗೂ ಈಗಿಂದ್ ಈಗಿಂದ್ ನೋಡಿದ ಬದ್ಲಾವಣೆ ಜಾಸ್ತಿ ಅದವ್ ರೀ ಈಗಿಂದ ಕಾಲ್ಮಾನಾನೂ ಬದ್ಲಾಗಕತ್ತತಲ್ರಿ ಮೊದ್ಲೀಗ್ ಸ್ವಲ್ಪ ಇದ್ ಇದ್ ಕಡ್ಮೀ ಇತ್ತ್ರೀ. ಇವಾಗ ಶಿಕ್ಷಣಕ್ಕ ಜಾಸ್ತಿ ಮಹತ್ವ ಐತ್ರೀ ಒಂದ್ ಹೆಣ್ಣಾಗ್ಲಿ ಶಿಕ್ಷಣ ತಗೊಂಡ್ರ ಜೀವನ್ದೊಳ್ಗ ಯಾವ್ ತರಾ ಅಕಿ ಉನ್ನತಿ ಪಡಿಬೌದ್ ಅನ್ನೋದ್ ಒಂದ್ ಈ ಜೀವನ್ದೊಳ್ಗ ಔರೀಕ ಪಾಠವಾಗಿ ಕಲ್ಸೀ ಕೋಡಾತೇತ್ರೀ ಶಿಕ್ಷಣ ಹೇಳ್ಬೇಕಂದ್ರ. ಹೆಣ್ಣೂಒಂದ್ ಶಿಕ್ಷಣ ಪಡ್ದಾಳ್ ಅಂದ್ರ ಅಕಿ ಯಾವ್ದೇ ಕಾರ್ನಕ್ಕೂ ಆತುರೀ ಅಕಿನ್ ಕಾಲ್ ಮೇಲ್ ಅಕಿ ನಿಲ್ಬೋದ್ ಅನ್ನೋ ಒಂದ್ ಛಲಾ ಐತ್ರೀ ಶಿಕ್ಷಣ್ದೋಳ್ಗ್ರೀ.

ಶಿಕ್ಷಣ ಅತೀ ಮುಖ್ಯ ಅವಶ್ಯಕತೆ ಐತ್ರೀ.

ಮೊದಲ ಹಂಗ ಇರ್ಲಿಲ್ಲರೀ ಹೆಣ್ಮಕ್ಳಿಗೆ ಶಿಕ್ಷಣಾ ಯಾಕ್ ಬೇಕ್ ಶಿಕ್ಷಣದಿಂದ್ ಏನ್ ಆಕ್ತೇತಿ ನಾಳೇ ನೀವ್ ಗಂಡನ್ಮನೀಗ್ ಹೋಗೋರ್ ನಿಮ್ಗ ಶಿಕ್ಷಣಾ ಕಲ್ಸೀ ಏನ್ ಮಾಡೋದಂತಂದ್ ಬರೇ ಗಂಡ್ಮಕ್ಲೀಗ್ ಅಸ್ಟ್ ಸ್ವಲ್ಪ ಒತ್ತಡಾ ಕೊಡ್ತಿದ್ರ ಈಗ್ ಹಂಗಿಲ್ರೀ ಗಂಡು ಹೆಣ್ಣೂಅನ್ನೋ ಬೇದಾ ಬಾವ ಇಲ್ರಿ. ಹೆಚ್ಚಿಂದ ಪ್ರಾಮುಖ್ಯತೇ ಹೆಣ್ಮಕ್ಳಗೇ ಸಿಗಾತ್ತೆತ್ರೀ ಗಂಡ್ಮಕ್ಳಕೀಂತ ಹೆಣ್ಮಕ್ಳೇನ್ ಕಮ್ಮಿ ಇಲ್ಲಾ ಅನ್ನೋದ್ ಒಂದ್ ಇದ್ ಸಮ ಈಗ ನಮ್ಮ ಬೆಳ್ವಣಿಗೆ ಪ್ರಕಾರ್ ನೋಡಿದ್ರ ಈಗ ಅಂತಾದೆಲ್ಲಾ ನಾವೂ ನೋಡಾಕ~ ನೋಡಾಕತ್ತೇವ್ರೀ. ಹೌದ್ರೀ ಹೆಣ್ಮಕ್ಳ ಬಾಳ್ ಮುಂದದಾರ್ರೀ ಎಲ್ಲಾದ್ರಾಗೂ ಹೆಣ್ಮಕ್ಳ ಬಾಳ್ ಚಲೋ ಓದ್ತಾರಿ ಅವ್ರಗೆ ಗಂಡ ಹುಡ್ಗೂರ್ಗೇನ್ರೀ ಆಟದ್ ಕಡೆ ಲಕ್ಷೆ ಬಾಳ್ರೀ ಹಿಂಗ ಹೊರ್ಗ ಅಡ್ಡಾಡೋದು ಇಂತಾದ್ ಮಾಡ್ತಾವ್ರೀ. ಆದ್ರ ಹೆಣ್ಮಕ್ಳಿಗ್ ಹಂತವೆಲ್ಲಾ ಇರುದಿಲ್ಲ ಅಲ್ರಿ ಅವೇನ್ ಮನ್ಯಾಗ ಇರ್ತಾವು school ಇಂದ ಬಂದು ಬಾಳ್ ಚಲೋ ಓದ್ತಾರೀ ಹೆಣ್ಣ ಮುಂದದಾರ್ ಹೆಣ್ಮಕ್ಳ್ ಮುಂದ್ ಅದಾರ್ ಅ education . ಕೊಡ್ಬೇಕು ಮೆ~ ಮು~ ಅ ಆ ಔದ್ರಿ ಶಿಕ್ಷಣ ಕೊಡ್ಬೇಕು ಇಲ್ ಅನ್ನಂಗಿಲ್ಲಾ ಆದ್ರೂ ಸ್ವಲ್ಪ ಹೆಣ್ಮಕ್ಳಿಗ್ ಬಾಳ್ ಅತೀ ಅನ್ಸಾಕತೇತನ ಅನ್ನಸ್ತೇತಿ ನನ್ಗ್ ಶಿಕ್ಷಣದ್ ಬಗ್ಗೆ. ಏನ ಅತೀ ಅನ್ತೇನ್ ಇಲ್ಲಾರೀ ಹಾ ರೀ. ಅ ಇವೂ ಗಂಡ್ಮಕ್ಳಿಗೆ ಈಗ ನೋಡ್ರಿ ಹೆಣ್ಮಕ್ಳ್ ಬಾಳ್ ಕಲ್ಯಾಕತ್ಬಿಟ್ರಾ ಈಗ ಓದಾಕತ್ಬಿಟ್ರೀ ಅವ್ರ ಓದಾಕತ್ತಿಂದ ಈ ಗಂಡ್ಮಕ್ಳ್ ಸ್ವಲ್ಪಓದೋದ್ ಕಡ್ಮಿಆದ್ಕೂಡ್ಲೇನ್ ನಾಳೇ ಇದು ಆಬಿಡ್ತಾರೌರವು ವ್ಯತ್ಯಾಸ ಬಂದ್ಬಿಡ್ತೇತ್ ಇಬ್ಬರ್ ನಡ್ವೆರೀ. ನಾಳೇ ಮದ್ವಿ ಮಾಡ್ಕೊಳವು ಎಲ್ಲಾ ಬಾಳ್ ಕಸ್ಟ ಆಕ್ಕಾವು ಅದ್ಕ ನನ್ಗ್ ಅನ್ಸೋ ಮಟ್ಟೀಗೆ ಏನೂ ಮದ್ಲಿನ್ ಕಾಲದ್ ಶಿಕ್ಷಣನ ಚೊಲೋ ಇತ್ತನ ಅನ್ಸ್ತತ್ರೀ ಒಂದ್ ತರದಿಂದ. ಅ ಈಗ ಏನ್ ಗಂಡ್ಮಕ್ಳ್ ಸಲ್ಪ ಸಲ್ಪ ಗಂಡ್ಮಕ್ಳೂನೂ ಶಿಕ್ಷಣದ್ ಬಗ್ಗೆ. ಬಗ್ಗೆ ಓತ್ತ ಕೊಡ್ಬೇಕ್ರೀ ಅವ್ರು ಚೊಲೋ ಓದ್ಬೇಕ್ ಓದೂರ್ ಓದ್ತಾರೀ ಇಲ್ ಅಂತಲ್ಲಾ ಆದ್ರೂ ಈ ಸತೆ ಕೊರೊನ ಬಂದು ಎರ್ಡ್ ವರ್ಷ ಅಂತೂ ಶಿಕ್ಷಣ ಬಾಳ್ ಕೇಟ್ ಹೋಬಿಟ್ತರೀ.

ಅದ್ಕ ಸ್ವಲ್ಪ ನೋಡ್ ಒಳೆ ಒಳ್ಳೇ ಓದೋರಿದ್ರ ಅಸ್ಟ ಓದ್ಬೇಕ ಹೆಣ್ಮಕ್ಳ್ ಆದ್ರೂನು ಇಲ್ಲಾರ ನಾನೂ ಓದ್ತೇನಿ ನೀನೂ ಓದ್ತೇನಿ ಅಂತೇಳಿ ಹೋಗ್ಬಿಟ್ರರೀ ಈಗ ನೋಡ್ರಿ ವಕ್ಕಲ್ತನ ಮಾಡೋಹಂತೋರ್ಗೆ ಈಗ degree ಮುಗ್ಸಿರ್ತಾರು. BSc ಆಗೀರ್ತೇತಿ BA ಆಗೀರ್ತೇತಿ ಅವ್ರ ವಕ್ಕಲ್ತನ ಮಾಡ್ತೀರ್ತಾರಾ ಅವ್ರ ಬೇಕಾದಸ್ಟು ಹೊಲ ಇರ್ತಾವು ಅವರೀಗ ಕನ್ನೇನ ಕೊಡಾಕ್ ಮಾಡ್ಕೊಳೋದಿಲ್ಲಾ ಅಂತಾರ್ರೀ ಬಾಳ್ ಹಿಂಗ ಕಲ್ತ ಬಿಟ್ರಂದ್ರ ಹೆಣ್ಮಕ್ಳು. ಶಿಕ್ಷಣದಿಂದನು ಸ್ವಲ್ಪ ಹಿಂಗ್ ಆಕೇತ್ತಿ ಅ ಅಂತಂದ್ ಅನ್ಸ್ತತೇತ್ರೀ ನನ್ ಅಭಿಪ್ರಾಯ. ಶಿಕ್ಷಣ ಚೊಲೋ ಐತ್ ಬಿಡ್ರಿ ಬಾಳ್ ಮುಂದ್ವರ್ದೇತಿ ಬಾಳ್ ಬೇಕಾದಲ್ ಹೋಗಿ ಕಲಿಬೌದೀಗ ಆ. ಎಲ್ಲಾ ಮಾಡ್ಬೋದು ಸ್ವಲ್ಪ ಗಂಡ್ಮಕ್ಳಿಗೂ ಹೆಚ್ಚು ಪ್ರಾಮುಕ್ಯತೆ ಕೊಡ್ಬೇಕು ಅನ್ನಸ್ತೇತ ನನ್ಗ್ . ಎಲ್ಲಾ ಮಾಡ್ಬೋದು ಸ್ವಲ್ಪ ಗಂಡ್ಮಕ್ಳಿಗೂ ಹೆಚ್ಚು ಪ್ರಾಮುಕ್ಯತೆ ಕೊಡ್ಬೇಕು ಅನ್ನಸ್ತೇತ ನನ್ಗ್ . ಹಾ ರೀ ಈಗ್ ಸಮಾಜ್ ಒಳ್ಗ ರೀ ಏನಾದ್ರೂ ಮ್ ನಾವ್ ಕೊಡ್ಗೆನೀಡ್ ಬೇಕ್ಪಾ ಅಂದ್ರ ಶಿಕ್ಷಣಾ ನಮ್ಗ್ ಬೇಕ ಬೇಕ್ರೀ ಉತ್ತಮ ಒಂದ್ ಸ್ಥಾನ ಪಡಿಬೌದ್ರಿ ಪ್ರತಿ ವ್ಯಕ್ತಿಯೂ ಜವಾಬ್ದಾರಿ ಆಗೇತ್ರೀ ಈಗಿನ್ ಶಿಕ್ಷಣ ರೀ . ಯಾಲ್ಲೇ ರೀ ಈಗ ಎಸ್ಟೋ ದೊಡ್ಡ ಎನಂದ್ರ್ ಶ್ರೀಮಂತಾ ಆಗ್ಲಿ ಬಡ್ವ ಆಗ್ಲಿ ಶಿಕ್ಷಣಕ್ಕ ಬೇಧಭಾವ ಇಲ್ಲಾರಿ. ಶ್ರೀಮಂತ್ರೂ ಕಲಿಬೌದ್ ಬಡ್ವರೂ ಕಲಿಬೌದ್ರೀ ನಮ್ದ, ವ್ಯಕ್ತಿತ್ವ ಒಳ್ಗ ನಾವ್ ಆದ್ ಬದ್ಲಾವಣೆ ಇಲ್ಲಾರೀ ಬಡ್ವನೂ ಶ್ರೀಮಂತನಾಗ್ಬೋದ್ ಅದ್ ಎದ್ರಿಂದ ಆಗ್ಬೋದ್ ನಮ್ಮ ಜ್ಞಾನದ ಮುಖಾಂತರಾ ನಾವ್ ಶಿಕ್ಷಣ ಪಡ್ದಾಗ ನಾವ್, ಈ ತರಾ ಆಗ್ಬೋದ್ ಅನ್ನೋದ್ ಒಂದ್ ನಮ್ಗ್ ಶಿಕ್ಷಣ ಜೀವ್ನಕ್ ಒಂದ್ ದಾರಿ ದೀಪಾ ಒಂದ್ ತೋರ್ಸಿ ಕೊಡ್ತೇತ್ರೀ . ಆಕೇತ್ ಆಕೇತ್ರೀ ಸ್ವಲ್ಪ ಗಂಡ್ಮಕ್ಳು ಸ್ವಲ್ಪ ಶಿಕ್ಷಣದ್ ಬಗ್ಗೆ ಒತ್ತ ಕೊಡ್ಬೇಕ್ ಅನ್ಸ್ತೇತ . ಔರೌರ ವ್ಯಕ್ತಿತ್ವ ಔರೌರ ಸ್ವಂತ ಬುದ್ದಿ ಯೋಚ್ನೇ ಇಂದ ಅವ್ರ ಮ ಅಳ್ವಡಸ್ಕೋಬೇಕ್ರೀ ಅವ್ರ ಜೀವನ್ದಾಗ . ಈಗಿನ್ ಶಿಕ್ಷಣ ಬಾಳ್ ಒಳ್ಳೇದೈತ್ರೀ ಬಾಳ್ ಚೊಲೋ ಐತಿ ಎಲ್ಲಾ ಕಡೆರೀ ಮನೆ ಪಾಠ ಅದಾವ್ ರೀ ಈಗ ತರಬೇತಿಗಳದಾವು ಬಾಳ ಮೊದ್ಲಿನ್ ನಮ್ ಕಾಲ್ದಾಗ ಇದ್ದಿದಿಲ್ ಬಿಡ್ರಿ ನಮ್ಗೇನ್ ಮನೆ ಪಾಠ ಅಸ್ಟ ಇದ್ವು ಮ~ ಇದು ಮಾಡ್ತಾರಲಾ ಅದ tuition ಅಂತ. ಹೂನ್ರೀ ಕೆಲ್ಸ ಆಗಿತ್ತನ್ರೀ ಮತ್ ಮಾಡ್ತೇನ್ ತಗೋರೀ .

ಸ್ನೇಹಿತ್ರೇ ನಮ್ಸ್ಕಾರ. ನನ್ ಹೆಸ್ರು ದಿವ್ಯಾನಂದ್ ಅಂತ, ಮದ್ದೂರು ತಾಲ್ಲೂಕ್ KM ದೊಡ್ಡಿಯವನು, ನಾನಿವತ್ತು ಮುಂಜಾನೆ ಬೆಳಿಗ್ಗೆ ಏಳು ಗಂಟೆಗೆದ್ದು ಊರ್ಗ್ ಹೋಗಿದ್ದೆ. ಊರ್ಗೆ ಏನಕಪ್ಪಾ ಹೋಗಿದ್ದೆ ಅಂದ್ರೆ, ಹಬ್ಬ ಯುಗಾದಿ ಹಬ್ಬ ಆಯ್ತು. ಯುಗಾದಿ ಹಬ್ಬ ಆದ next ದಿನ ಗುರುವಾರ ಬಂದು, ಗುರುವಾರ ನಮ್ ಮನೇಲಿ ಸಾಮಾನ್ಯವಾಗಿ ಗುರುವಾರ ದಿನ ಯಾರೂ ನಮ್ ಮನೆಲ್ಲಿ non-veg ತಿನ್ನಲ್ಲ, ಮಾಂಸಾಹಾರಿ ಮಾಡಲ್ಲ. ಹಾಗಾಗಿ ನಮ್ದು ವರ್ಷದುಡುಕು ಶುಕ್ರವಾರ ಮಾಡ್ಕೊಂಡು ಮಾಡ್ಸಕಳ್ಳಾಣಾಂತ ಬೆಳ್ಸ್ಕೊಂಡಿದ್ದೆ ವ~ ವರ್ಷದುಡುಕು ಮಾಡ್ಕೊಳ್ಳೋಕೆ ಊರಲ್ಲಿ ನಮ್ದು ಊರ್ ಸ್ವಂತ ಊರ್ ಬಂದು ಹೊಸ್ಕೆರೆ, ಮದ್ದೂರ್ ತಾಲ್ಲೂಕು ಆಹ್ ಹೊಸ್ಕೆರೆನಂತ. ಆ ಗ್ರಾಮಕ್ಕೆ ಅಲ್ಲಿ ನಮ್ಮ ಚಿಕ್ಕಪ್ಪನ್ಗೆ ಹೇಳಿದ್ದೆ. ಆಹ್ ಮಾಂಸಾಹಾರ. ಅಲ್ಲಿ ಹಳ್ಳಿ ಕಡೆ ಗೊತ್ತಿರತ್ತಲ್ಲ, ಒಳ್ಳೆ ಮರಿ ನಾಟಿ ಮರಿ ಇರತ್ತೆ, ಅದನ್ನ ಕುಯ್ದು, ಆಮೇಲೆ ಗೊತ್ತಲ್ಲ ಅಲ್ಲಿ, ಆಹ್ ಎಲ್ಲಾ ತರದ್ದು ಮರಿಗಳನ್ನ ಎಲ್ಲಾರ್ ಮರೀಲ್ ಏನೆನ್ ಸಿಗುತ್ತೋ ಎಲ್ಲಾನು Correct ಆಗಿ, ಸಮನಾಗಿ ಹಂಚಿ, ಅದನ್ನ KG ಲೆಕ್ಕದಲ್ಲಿ ಕೊಡ್ತಾರೆ. ಅದನ್ನ ತರದಿಕ್ಕೆಂತಾ ಹೋಗಿದ್ದೆ. ಚೆನಾಗಿರತ್ತೆ, ರುಚಿ ರುಚಿಯಾಗಿರತ್ತೆಂತ ತರದಿಕ್ ಹೋಗಿದ್ದೆ. ಹೋಯ್ತರಬೇಕಾರ್ on the way ನಾನು ಊರತ್ರ entry ಆಗ್ತಾ ಇದ್ಹಂಗೇನೇ ಒಂದು ತೋಟ. ನಮ್ದು ತೋಟ ಹತ್ರ ಸಿಕ್ತು. ತೋಟ ಹತ್ರ ನೋಡಿದಾಗ, ಅಲ್ಲಿ ನಮ್ ತು~ ಪಕ್ಕದಲ್ಲಿ ತೋಟದ್ ಪಕ್ಕದಲ್ಲಿ ಒಬ್ರು ಕುರಿ ಮಂದೆ ಹಾಕೊಂಡಿದ್ರು. ಆ ಕುರಿ ಮಂದೆ ಹಾಕೊಂಡಿದ್ ನೋಡ್ಬಿಟ್ಟು, ಆಹ್ ಪಾಪ ನನ್ ಮಗಂದು ಒಂದ್ ಕಡೆ ಬೇಜಾರಾಯ್ತು, ಒಂದ್ ಕಡೆ ಖುಷಿನೂ ಆಯ್ತು ಅವರ್ನೋಡ್ಬಿಟ್ಟು, ಬೇಜಾರ್ ಏನಕಪ್ಪ ಆಯ್ತು ಅಂತಂದ್ರೆ, ಪಾಪ ಅವ್ರು ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಅವ್ರದ್ದು ಊರ್ ಕೇಳಿದ್ರೆ ಚಿತ್ರದುರ್ಗ, ಬಾಗಲಕೋಟೆ, ಆ ಕಡೆಯಿಂದೆಲ್ಲಾ ಬಂದಿರ್ತಾರೆ. ಅವ್ರ್ ಒಂದ್ ಸರಿ ಬಂದ್ರೆ ಊರಿಂದ ಹೊರಟ್ರೆ, ಆಹ್ ಸುಮಾರ್ ಒಂದ್ ಮೂರ್ರಿಂದ ಆರು ತಿಂಗ್ಳಿಗಂಟ ಅವ್ರು ಊರಿಗೆ ಮತ್ತೆ ವಾಪಸ್ ಹೋಗೋದಿಲ್ಲ. ಏನಕೆ ಅಂತಂದ್ರೆ ಒಂದು ಸರಿ ಅವ್ರು ಕುರಿ, ಕುರಿಗಳನ್ನ ಅಟ್ಕೊಂಡ್ ಬಂದ್ರೆ, ಒಂದು ಇನ್ನೂರಿಂದ, ಮುನ್ನೂರಿಂದ, ಐನೂರ್ಗಂಟ ಕುರಿಗಳನ್ನು ಅಟ್ಕೊಂಡ್ ಬತ್ತಾರೆ. ಒಟ್ಟು ಎರಡು ಆಹ್ ಸಂಸಾರ ಬರ್ತಾರೆ. ಅಂದ್ರೆ ಗಂಡ-ಹೆಂಡ್ತಿ ಆ ತರ ಇಬ್~ ಎರಡ್ರಿಂದ ಎರಡ್ರಿಂದ ಮೂರು ಸಂಸಾರಗಳು ಬರ್ತಾರೆ ಜೊತೆಲ್ಲಿ. ಒಟ್ಟಿಗೆ ಮುನ್ನೂರಿಂದ ಐನೂರ್ ಕುರಿಗಳನ್ನ ಒಟ್ಟಿಗೆ ಅಲ್ಲಿಂದ ಆಹ್ ಮೇಯಿಸ್ಕೊಂಡು ಕುರಿಗಳನ್ನ ಅಟ್ಕೊಂಡ್ ಬರ್ತಾರೆ. ಒಂದೊಂದ್ ದಿನ ಒಂದೊಂದು ತೋಟದಲ್ಲಿ ಆಹ್ ಉಳ್ಕೋತಾರೆ. ಏನಕ್ ಉಳ್ಕೋತಾರೇಂತಂದ್ರೆ, ಈಗ ಬೆಳಗ್ಗಿಂದ ಸಂಜೆ ತನ್ಕ ಕುರಿಗಳು ಎಲ್ಲಾ ಮೇವು ಮೆಯ್ದಿರತ್ತೆ. ಎಲ್ಲಾ ಕಾಡಲ್ಲೆಲ್ಲಾ ಹೋಗಿ ಮೆಯ್ದಿರತ್ತೆ. ಆಗ ನಾವೇನ್ ಮಾಡ್ತೀವಂದ್ರೆ ಇಂತಾ ಕುರಿಗಳು ಮೇಯ್ದಿರತ್ತಲ್ಲ ಮೇವು ಆ ಕುರಿ ಗೊಬ್ರ ಇದೆಯಲ್ಲಾ, ಆ ಕುರಿ ಗೊಬ್ರಾನಾ ನಮ್ಮ ಗದ್ದೆಗಳ್ಗೆ ತೋಟಗಳ್ಗೇನಾರಾ ಅಲ್ಲಿ ಆಹ್ ಒಂದು ಒಂದ್ ರಾತ್ರಿ ನಾವೆಲ್ಲ ಕುರಿಗಳನ್ನ ಒಂದು ರಾತ್ರಿ ಇಲ್ಲಾ ಒಂದು ವಾರಗಳ ಕಾಲ ರಾತ್ರಿಗಳನ್ನ ನಾವು ಉಳಿಸ್ಕೊಂಡ್ರೆ ಕುರಿಗಳನ್ನ, ಆ ಕುರಿ ಪಿಕ್ಕೆ ಇರತ್ತೆ, ಆ ಗೊಬ್ರ. ಆ ಗೊಬ್ರ ಒಳ್ಳೇದು ಗದ್ದೆಗೆ. ಆ ಕುರಿ ಉಚ್ಚೆ, ಆ ಕುರಿ ಕು ~ ಪಿಕ್ಕೆಗಳಿದೆಯಲ್ಲ, ಅದು ತುಂಬಾ ಒಳ್ಳೇದು ಗದ್ದೆಗಳಿಗೆ. ಒಳ್ಳೆ ಗೊಬ್ರ ಅದು. ಆಹ್ ತೆಂಗು ಮರ ಆಗ್ಲಿ, ಏನೇ ಬೆಳೆದ್ರೂ ಒಳ್ಳೆ ಗೊಬ್ರಗಳಾಗತ್ತೆ. ಅದನ್ನ ಉಳಿಸ್ಕಂತೀವಿ. ಅದಕ್ಕೋಸ್ಕರ ನಾವು ಅವ್ರಿಗೆ ದಿನಕ್ಕೆ ಏನಾದ್ರೂ ಒಂದು ಆಹ್ ಅದೇ ರೀತಿ ನಾ ಹೇಳ್ತಾ ಇದ್ದೆ, ಅದು ಕುರಿ ಗೊಬ್ರ ಇದೆಯಲ್ಲಾ ಅದು ಆಹ್ ಒಳ್ಳೆ ಗದ್ದೆಗೆ ಒಳ್ಳೆ ಗೊಬ್ರ ಆಗತ್ತದು. ನನಿಗ್ ಏನಕ್ ಬೇಜಾರಾಯ್ತಪ್ಪ ಅವ್ರನ್ ನೋಡ್ತಾ ಇದ್ರಂತಂದ್ರೆ, ಈಗ್ ನಾವೆಲ್ಲ ಹೊರ್ಗಡೆ ಕೆಲ್ಸ ಮಾಡ್ತಾರೆ ನಾವ್ ಸಾಮಾನ್ಯವಾಗಿ ಒಂದ್ ವಾರಕ್ಕೊಂದ್ ಸರಿ ಊರ್ಗಾದ್ರೂ ಹೋಗಿದ್ ಬರ್ತೀವಿ. ರಜಾ ಶನಿವಾರ, ಭಾನುವಾರ ರಜಾ ಇರತ್ತೆ, ನಾವ್ ಊರ್ಗ್ ಹೋಗ್ತೀವಿ, ಬರ್ತೀವಿ. ಊರಿಂದ ಅದೇನೇನ್ ನಮ್ದು ಕೆಲ್ಸ ಕಾರ್ಯಗಳಿದೆ ಮುಗಿಸ್ಕೊಂತೀವಿ ಮತ್ತೆ ವಾಪಸ್ ಕೆಲ್ಸಕ್ ಹೋಗ್ತೀವಿ. ಆದ್ರೆ ಇವ್ರು ಪಾಪ ಹೊರಗಡೆಯಿಂದ ಅಂದ್ರೆ ಈಗ ನಾವ್ ಮಂಡ್ಯಾ ಜಿಲ್ಲೆಲ್ ಇದ್ರೆ, ಅವ್ರು ಬಾಗಲಕೋಟೆ, ಬೀದರು, ಚಿತ್ರದುರ್ಗ, ಆ ಕಡೆಯಿಂದೆಲ್ಲಾ ಬರ್ತಾರೆ. ಇವ್ರ್ ಒಂದ್ ಸರಿ ಬಂದ್ರೆ ಆರ್ ತಿಂಗ್ಲ್ ಕಾಲ ಊರಿಗೆ ಹೋಗಕ್ಕಾಗಲ್ಲ. ಯಾಕ್ ಊರ್ಗ್ ಹೋಗಕ್ಕಾಗಲ್ಲ ಅಂತಂದ್ರೆ ಕುರಿಗಳಿರುತ್ತೆ. ಈ ಕುರಿಗಳನ್ನೆಲ್ಲಾ ಮುನ್ನೂರ್ರಿಂದ ನಾನ್ನೂರು, ಐನೂರ್ ಕುರಿಗಳನ್ನ ಒಟ್ಟಿಗೆ ಮೇಯಿಸ್ಬೇಕಲ್ಲಾ ಜೊತೆಲ್ಲೇ ಇದ್ಕೊಂಡು ಅದಕ್ಕಾಗೆ ಹೋಗಕ್ಕಾಗಲ್ಲ. ಹೋದ್ರೆ ಒಂದು ಮೂರ್ ಸಂಸಾರದವ್ರು ಇರ್ತಾರೆ. ಆ ಸಂಸಾರಗಳೆಲ್ಲ ಒಬ್ರು~ ಒಬ್ರೇ ಯಾರೋ ಹೋಗಿದ್ದು ವಾಪಸ್ ಬಂದ್ಬಿಡಬೇಕ್ ಅವ್ರು ಆ ತರ ಇರತ್ತೆ. ಅವ್ರ್ ನೋಡ್ ಅದಕ್ ಬೇಜಾರಾಯ್ತು. ನಾವು ಈ ವರ್~ ಅಪ್ಪ ಅನ್ಕೊಂಡು ಹಬ್ಬ ಮಾಡ್ಕೊಂಡು ನಾವ್, ವರ್ಷದುಡುಕು ಅನ್ಕೊಂಡು ಹೀಗೆಲ್ಲಾ ಮಾಡ್ಕೊಂಡು ಖುಷಿ ಪಡ್ತಾರೆ. ಪಾಪ ಇವ್ರು ಏನೂ ಇಲ್ಲಾ ಇಲ್ಲೇ ಪಾಪ ಅವರ್ನ ನೋಡಿದ್ರೆ ತೋಟದಲ್ಲಿ ಅವ್ರೇ ಒಂದು ಆಹ್ ಕುರಿಗಳನ್ನೆಲ್ಲಾ ಒಂದ್ಕಡೆ ಎಲ್ಲಾ ಕೂಡ್ ಹಾಕಿದ್ದಾರೆ. ಇನ್ನೊಂದ್ ಕಡೆ ಇವ್ರು ಪಾಪ ಒಂದು ಕಲ್ಲನ್ ಮಡಿಕ್ಕೊಂಡ್ ಅಡಿಗೆ ಮಾಡ್ಕೊಂಡ್ ಅವ್ರೇ ಊಟ ಮಾಡ್ತಾ ಇದ್ದಾರೆ. ಅದುನ್ ನೋಡಿದ್ರೆ ಬ~ ಖುಷಿನೂ ಆಯ್ತು ಒಂದ್ ಕಡೆ ಬೇಜಾರೂ ಆಯ್ತು ಹ್ಮ್. ಆಹ್ but ನಾನ್ common ಆಗ್ ನಾನ್ ನಾನ್ normal ಆಗ್ ನಾನ್ ಊರಿಗ್ ಹೊರ್ಟೆ ಊರಿಗ್ ಹೋಗ್ಬಿಟ್ಟು ಮಾಮೂಲಿ ಮಾಂಸಗಳನ್ನೆಲ್ಲಾ ತಗೊಂಡು ಬಂದೆ. ನಮ್ ಚಿಕ್ಕಪ್ಪ ಒಳ್ಳೆ ಮರಿಗಳನ್ನ ಕುಯ್ಸಿದ್ರು ತಗೊಂಡು ವಾಪಾಸು ಮತ್ತೆ ಊರಿಗೆ ಬಂದೆ. ಇವತ್ತು ನಮ್ದು ಶುಕ್ರವಾರ ವರ್ಷದುಡುಕು.

Hello ಅಮರ್ ಅವ್ರಾ?

ನಾನ್ ಐಶ್ವರ್ಯಾ ಮಾತಾಡೋದು.

ಆ ಆರಾಮ್ ಇದಿರಿ?

ಆ ನಾವು ಆರಾಮ್ ಅದೇವ್ ನೋಡ್ರಿ. ಏನ್ ಸಮಾಚಾರ್ರೀ call ಮಾಡ್ರಲ್ಲ. ಆಹಾ ಏನಿಲ್ಲಾ ನಂದ್ ಸ್ವಲ್ಪ marriage fix ಆಗಿತ್ತು.

ಆಹಾ ಅದ್ಕೆ invite ಮಾಡಿದ್ರಾದಂತ marriage ಕೆ ಹೇಳಾಕ್ಕ್ phone ಮಾಡಿದ್ವಿ .

ಆಯ್ತು.

ಆ ಸ್ವಲ್ಪ ಜಲ್ದಿನೆ ಮಾಡಾತ್ರ್ ಅಂದ್ರೆ ಇನ್ನು ನಮ್ಮ sisters ಎಲ್ಲ ಇದ್ದಾರೆ.

ಅದ್ಕೆ ಸ್ವಲ್ಪ ಜಲ್ದಿನೇ ಮಾಡಾತ್ರ್. ಹೌದಾ ಇನ್ನ ನಿಮ್ದ ವಿಧ್ಯಾಬ್ಯಾಸ complete ಆಗಿ ಮುಗಿತಾ? ಇನ್ನ ಇಲ್ಲ ಇನ್ನೊಂದ month ದು ಇದೆ ಐತಿ ಆದ್ರ marriage ಇನ್ನು next month ಅಲ್ಲಾ ಅಲ್ಲಿ ಮಟಾ ಸ್ವಲ್ಪ complete ಆಗ್ತೇತಿ.

ಹಾ ಅವಾಗ್ಲೆ ಮಾಡಿದ್ದು function ನ್ನು ಅವಾಗ್ ಮಾಡ್ತಾರೆ ಇವಾಗ ಮುಗಿತೈತಿ next month twenty ಗಿದೆ ಬನ್ನಿ . ಇಪ್ಪತ್ಕಾ ನೋಡ್ಬೇಕು ನಾವು ಅಲ್ಲೆ sir ರಜಾ ಕೊಡ್ತಾರ ಇಲ್ಲ ಕೆಳ್ಬೇಕ.

ಹಿಂಗಾಗಿ ನಾವು ಇವಾಗ ಇವಾಗ job ಗ join ಆಗೇವ. ಹಾ ಹಾ. ರಜೆ ಕೊಡೋದ ಏನು ನಾನು ಕೇಳ್ಬೋದಾ ಕೇಳಿ ಬರೋಣ.

ಆಹ್ ಆಹ್ ನೋಡಿ ಕೇಳಿ.

ಮದ್ವೆ ಇಲ್ಲೇ Hubli ಯಲ್ಲೇ ಇರೋದು.

ಹೌದಾ Hubli ಯಾಗ ಬರ್ತೆವ್ ರೀ.

ನಾವು Hubli ಗ ಇರೋದಲ್ರಿ ಹಾಂಗಾಗಿ . ಹಾ ಹಾ ಸರಿ time ನೋಡ್ಕೊಂಡ್ ಕೇಳ್ಕೊಂಡ್ ಬನ್ನಿ ಸ್ವಲ್ಪ ಅದ್ರಾಗೆ ಬಿಡುವು ಮಾಡ್ಕೊಂಡು. ಏ ಬರ್ತೆನ್ರಿ ನಿಮ್ಮ ಮದ್ವಿ ಅಂದ್ರ ತಪ್ಪ್ಸ್ಯಾಕ ಆಗುತ್ತ ಬಂದೆ ಬರ್ತೆನ.

ಹ್ಮ್ ಏನ್ ಬಾಳ ದಿನದ್ ನಂತ್ರ call ಮಾಡ್ರಿ? ಆ ಹಾ ನೀವು ಏನ್ call ಮಾಡಂಗಿಲ್ಲ ಏನಿಲ್ಲಾ ನಾವೆ ನಮ್ದು ಕೆಲ್ಸ ಇತ್ತಲ್ಲ ಮತ್ತ್ ನಾವೆ ಮಾಡ್ಬೇಕು . ಹೌದ ಮತ್ತ್ ನೀವರಾ ಏನ್ರೀ direct ಮ~ ಮದ್ವಿಗ phone ಹಚ್ಚಿರಲ್ರಿ. ಹಾ. ಹುಡಗ ಏನ್ ಮಾಡ್ತನ್ರಿ?

Company ಲೀ ಅಲ್ಲೆ Hubli ಯಲ್ಲಿ company ಲಿ work ಮಾಡ್ತಾರಿ. ಹೌದೇನ್ರಿ? ಹುಡಗುಂದ್ ವಿದ್ಯಾಬ್ಯಾಸ್ರಿ? ಅವರ್ದು diploma complete ಆಗೇತ್ರಿ.

ಹ್ಮ್ ಚೊಲೋ ಆತ್ ಅಲ್ರಿ ಮತ್ತ.

ನಮ್ದು paramedical . ಹೌದು. ಹಾ ಹಾ. ಮತ್ತೆ ಮನ್ಯಾಗ mummy ಪಪ್ಪಾ ಆರಾಮ್ ಇದ್ದಾರ್ರೀ? ಆಹ್ ಎಲ್ಲಾರು ಆರಾಮ್ ಅದಾರ ನೋಡ್ರಿ ಅಲ್ಲಿ ಎಲ್ಲಾರು ಆರಾಮ್ ಅದಾರ್ರೀ? ಹ್ಮ್ ಇಲ್ಲಿ ಎಲ್ಲಾರು ಆರಾಮ್ ಅದಾರ್. ಆಹ್ ಹೆಂಗ ನಡ್ಯಾತೆತ್ರಿ ನಿಮ್ದ ಕೆಲ್ಸ ಅದು? ನಮ್ದೆನ ಕೆಲ್ಸ sir ಮೇಲ್ depend ರೀ ಈಗ ನಾವು ಅಂದ್ರೆ. ಏನ್ ಏನ್ ಕೆಲ್ಸ ಏನ್ work ಮಾಡೋದ್ ನೀವ್ ಅಲ್ಲಿ?

ನಾನ್ police department ದಾಗ ಅದೇನ್ರಿ ಮನ್ನೆ join ಆದದ್ದು civil ರೀ.

ಹಾ ಎಲ್ಲಿ ನೀವ್ call ಮಾಡಂಗಿಲ್ಲ ನಮ್ಗ ಎಲ್ಲಿ ಗೊತ್ತ ಆಗ್ಬೇಕ್ ನಿಮ್ಗ ಏನ್ ಕೆಲ್ಸ ಮಾಡಾಕತ್ತಿರಿ ಅಂತ. ಇಲ್ಲ ಎವ್ವಾ call ಮಾಡ್ಬೇಕ್ರಿ ಆದ್ರ ನಿಮ್ಮ number ಇರ್ಲಿಲ್ಲ ನನ್ ಹತ್ರ.

ಹಾ ಸರಿ ಮತ್ತೆ ಬನ್ನಿ ಮದ್ವಿಗ್ ಬರ್ರಿ. ಏ ಮದ್ವಿಗ ತಪ್ಪ್ಸಲ್ರಿ ಬರ್ತೆ. ಹ ಹ. ಅದು ಅಲ್ದ ನಮಗ ಅವಾಗ location ಕಳ್ಸುವಂತ್ರಿರೀ.